ಯಾವದೇ ಬಟ್ಟೆ ಆಗ್ಲಿ ಪ್ಯಾಂಟ್ ಆಗ್ಲಿ ಶರ್ಟ್ ಆಗ್ಲಿ ಕೋರ್ಟ್‌ ಆಗ್ಲಿ ಪ್ರತಿಯೊಂದು ಬಟ್ಟೆ ಇಸ್ತ್ರಿ ಮಾಡತ್ತರೆ ಪಸ್ ಅಂದ್ರೇನು ನೈಸ್ ಇಸ್ತ್ರಿ ಅಂದ್ರೆ ಡಿಸೈನ್ ಡಿಸೈನ್ ತರ ಅಂದ್ರೆ ಒಂತರ ಕ್ವಾಲಿಟಿ ತರ ಇಸ್ತ್ರಿ ಮಾಡತ್ತರೆ ಇಸ್ತ್ರಿ ಏಕ್‌ ನಂಬರ್ .

ನಮ್ಮಗೇನ್ ಬೇಕಾದೆಲ್ಲಾ ಊಟ ಸಿಗೋದು ಎಲ್ಲಾ ಸ್ವಚ್ಛತೆ ಕಾಪಾಡಿಕೊಳ್ಳುತ್ತಾರೆ ರೆಸ್ಟೋರೆಂಟ್ ತುಂಬಾ ಒಳ್ಳೇದಾಗಿದೆ .

ಜಿಮ್ ಮಾಡೋದ್ರಿಂದ ಹಿಂಗ್ ಜಾಸ್ತಿ ದಪ್ಪ ಇದ್ದವ್ರು ಜಾಸ್ತಿ ಹಿಂಗ್ ತಳ್ಗ್ ಇರತ್ತರಲ್ಲಾ ಅವ್ರ್ ಜಿಮ್ ಮಾಡಬಹುದು ಫೋರ್ಟಿನ್ ಏಜ್ ಮಾಡಿ .

ಅಂದ್ರ ಬಾಡಿ ವಂತರ ಸ್ಮಾರ್ಟ್ ಆಗಬಹುದ್ ಜಿಮ್ ಮಾಡದ್ರೆ ಅದಕ್ಕೆ ಉಪಯೋಗ ಐತಿ ಜಿಮ್ ಒಳ್ಳೇದ್ ಹ್ಯಾಂಗೆನಿಲ್ --

ಈವಾಗ ಬಸ್ ಸ್ಟಾಂಡ್ ಮೊದ್ಲ ಯಾವದೇ ತರ ಬಸ್ ಸ್ಟಾಂಡ್ ಏನು ಇದಿದಿಲ್ಲಾ ಬಸ್ ಬಿ ಜಾಸ್ತಿ ಬಸ್ ಸ್ಟಾಂಡ್ ಅಲ್ಲಿ ಈಗ ಬಸ್ ಸ್ಟಾಂಡ್ ದು ದೊಡ್ಡದ್ ಮಾಡಿ ಬಸ್ ಪ್ರತಿಯೊಂದು ಬಸ್ ಸಿಟಿ ಬಸ್ ಆಗ್ಲಿ ಯಾವದೇ ಬಸ್ ಆಗ್ಲಿ ಇಲ್ಲಿ ಬಂದ್ರೆ.